ಹಾ ಹೌದು, ತುಂಬಾ tough ಇತ್ತು.

ಹ್ಮ್, ಓದುದಿಲ್ಲ ನಾವ್.

ಈಗ ಮನಸ್ಸ್ ಬರಲ್ಲ, exam ದ ಮುಂಚಿನ ದಿನ ಓ~ ಓದೋದು ಹಾಗೆ. ನಾವ್ ಸಾ ಹಾಗೆ ಓದೋದು.

ಹಾ, topper ಅಂತ ಅಲ್ಲ?

ಹಾ, ಓದಿದ್ರೆ ನಾವ್ ಓದ್ಬೇಕ್ ಅಲ್ಲ ಆಹ್ topper ಎಲ್ಲ ಇಲ್ಲ. ಹ್ಮ್, ಹೌದು ಓದ್ಲಿಕ್ಕೆ ನಾವ್ ಪಾಠಾನೆ ಕೇಳುದಿಲ್ಲ ಅಲ್ಲ.

ಹ್ಮ್, ಆಯ್ತ್ ಆಗದ್ರೆ.

ಹಾ ಹೌದಾ, ಕೆಲಸ ಉಂಟು, ಮತ್ತೆ ಮಾಡ್ಬಹುದಾ. ಹಾ ಸರಿ, ಮತ್ತೆ ಮಾಡ್ತೆನೆ.

ಹಾ okay bye . Pic ಒಂದ್ ಕಳ್ಸಿ ಅಂತ ಹೇಳಿದ್ದು. ಆಯ್ತಾಯ್ತು ಆಯ್ತು ಸರಿ, okay bye .

Hello ನಮ್, hello .

ಹಾ ಚೆನ್ನಾಗಿದ್ದೇನೆ, ನೀವ್ ಹೇಗಿದ್ದೀರಿ? ನಾವು ಹುಷಾರಿದ್ದೇವೆ, ಮತ್ತೆ . ಸಮಾಚಾರಗಳು ಏನಿಲ್ಲರೀ, ಈಗ ವಾತಾವರಣ ಎಲ್ಲಾ ಸ್ವಲ್ಪ ಬದಲಾವಣೆ ಆಗಿದೆ ಸ್ವಲ್ಪ ಆರಾಮ್, health ಅಲ್ಲೆಲ್ಲಾ ಸ್ವಲ್ಪ ಏರು ಪೇರು ಆಗ್ತಾ ಇದೆ.

ಹೌದೌದು, ಅದೇ ಸ್ವಲ್ಪ ಇದ್ರಲ್ಲಿ ಇದ್ದೇನೆ. ನಮ್ಕಿಂತ ಈ ಮಕ್ಳಿಗೆಲ್ಲ ಈಗ ಸ್ವಲ್ಪ weather ಇದ್ದು ಕೆಮ್ಮೆಲ್ಲಾ start ಆಗಿದೆ.

ಸ್ವಲ್ಪ ಕೆಮ್ಮು, ಕಫಾ, ಮೈ ಕೈ ನೋವ್ ಎಲ್ಲ start ಆಗಿದೆ. ಅಂತೇಳಿದ್ರೆ, ಬಿಸಿಲು ಮತ್ತೆ cold ಇದೆ, ಬೆಳ್ಳಿಗೆ ಸ್ವಲ್ಪ cold ಇದೆ.

ವಾತಾವರಣ, ಆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಜೋರ್ ಬಿಸ್ಲು ಬರ್ತದೆ.

ಹೌದು ಹಾಗಾಗಿ ಸ್ವಲ್ಪ ಇದಾಗಿದೆ, ಅದಿಕೆ ಈಗ Doctor ಹತ್ರ ಹೋದಾಗ ಅವ್ರು ಹೇಳಿದ್ರು ಸ್ವಲ್ಪ weather problem ಇದೆ ಹಾಗಾಗಿ ಆಗ್ತದೆ ಈ time ಅಲ್ಲಿ. ಸಾಯಿಂಕಾಲ ನಂತ್ರ ಮಳೆ ಬರ್ಲಿಕು ಸಾಕು, ಹೇಳಿಕ್ಕೆ . cold ಗಾಳಿ ಇದೆ ಸ್ವಲ್ಪ, ಗಾಳಿ ಬರ್ತದೆ ಈ ಶಿವರಾತ್ರಿ time ಅಲ್ಲಿ ಗಾಳಿ ಬರ್ತದಲ ಆ type ಅಲ್ಲಿ ಸ್ವಲ್ಪ ಜಾಸ್ತಿ ಇದೆ, ಅದು ಥಂಡಿ ಗಾಳಿ ಅಲ.

ಸ್ವಲ್ಪ health ಗೆ ನಮ್ body ಗೆ . ಹೌದು, hello, hello, hello, hello .

ಹಾ, ಅದು ಹೌದು.

ನಮ್ಮಲ್ಲೂ ಇಲ್ ಸಕ್ಕಾಪಟ್ಟೇ ಬಿಸ್ಲೀಗ, ಬೆಳಿಗ್ಗೆ ಬೆಳಿಗ್ಗೆ ತುಂಬಾ ಚಳೀ ಇತ್ತು.

ಆಮೇಲ್ ಬಾರೀ dry ಆಗಿದೆ weather .

ಹ್ಮ್, ಅದೆ ಮನೇಲಿ ಎಲ್ಲ ಶೀತಾ, ಕೆಮ್ಮು, ಜ್ವರ.

ಅದೀಗ ಎಲ್ಲರಿಗು ಅದಾಗಿದೆ, ಏನಂತ ಅದ್ರಲ್ಲಿ ಮತ್ತೆ ಈಗ ಮತ್ತೇ viral ಎಲ್ಲ infection ಇದೆ ಅಂತ ಹೇಳಿ ಮತ್ತೆ ಕೆಲವುದೆಲ್ಲ news ಬರ್ತಾ ಇತ್ತು.

ನಂಗೀಗ ಮನೇಲಿ ಮದ್ದೇ ಮಾಡಿ ತೊಗೊಳ್ಬೇಕು actually , ಈ ಕಷಾಯ ಅದನ್ನೆಲ್ಲಾ ತೊಗೊಂಡು ಬಿಸಿ ನೀರೆ ಕುಡಿಬೇಕು ಈ weather ಅಲ್ಲಿ. ಹ ಹೌದು ಹೌದು, ಅದು ನಮ್ಮಲಿ ಇನ್ನೊಂದು dust allergy ಕೂಡ ಜಾಸ್ತಿ ಆಗಿದೆ ಈಗ.

ಧೂಳು ಎಲ್ಲ ಕಡೆ construction ಮಾಡ್ತಾ ಇದ್ದಾರೆ ಕೂಡ ಏಳ್ತಾ ಉಂಟು.

ಅಲ್ಲಿ ಇಲ್ಲಿ road ರಿಪೇರಿ ಅದು ಇದು ಅಂತ, ಸಿಕ್ಕಾಪಟ್ಟೆ ಬಿಸ್ಲು ಬೇರೆ, ಧೂಳ್ ಏಳ್ತಾ ಉಂಟು.

ಬಿಸ್ಲನ್ನ ನಂಬಿ ಏನಾದ್ರು ಒಣಗ್ಸಿದ್ರೆ ಚಂಡಿ ಆಗುದು guarantee , ಮಳೇ ಕೂಡ ಮಧ್ಯ ಮಧ್ಯ ಬರ್ತಾ ಉಂಟು ನಮ್ ಕಡೆ. ಹೌದಾ, ನಿಮ್ಮಲ್ಲಿ ಮಳೆ ಉಂಟಾ ಅವಸ್ಥೆ. ಹ, ಮಧ್ಯ ಮಧ್ಯ.

ನಂಬ್ಲಿಕ್ಕಾಗುದಿಲ್ಲ, ಬಿಸ್ಲೆ ಇರ್ತದಂತ. ಅದೆ ಈಗಾ, ಹೊಸ ಹೊಸ ಈ ಮಳೆ ಬಂದ್ರೆ ಮತ್ತೆ ಈಗ ಸೊಳ್ಳೆ ಜಾಸ್ತಿ ಆಗ್ತದೆ.

ಸೊಳ್ಳೆ ಜಾಸ್ತಿ ಆದಾಗ ಮತ್ತೆ ಈ ಸಮಸ್ಯೆಗಳೆಲ್ಲಾ start ಆಗತ್ತೆ.

ಅದ್ಕೆ ಏನ್ ಮಾಡಬೇಕು ನಾವ್ ಸ್ವಲ್ಪ ಅದ್ಕೆ ಮನೇಲೆಲ್ಲಾ compulsory ಈಗ ಎರಡು ದಿನಕ್ಕೊಂದ್ಸರ್ತಿ ಕಷಾಯ.

ಮಕ್ಳಿಗೆ ಹಾಗೆ ಸಂಜೆ ಮೇಲೆಲ್ಲ ಎಂತ scraf ಕಿವಿ ಎಲ್ಲ ಮುಚ್ಚಿ ಬಟ್ಟೆ ಕಟ್ಟಿ ಹೊರಗಡೆ ಹೋಗುದಿದ್ರೆ ಕಟ್ಕೊಂಡು ಹೋಗ್ಬೇಕು.

ಆಯ್ತಣ್ಣ, ಹಾಗಾದ್ರೆ ನಾವ್ ಇನ್ನೊಮ್ಮೆ ಮಾತಾಡುವ, ಇವತ್ತು ಒಂದ್ಚೂರು ಒಲೆಲ್ಲೇನೋ ಇಟ್ಟಿದ್ದೇನೆ ಸ್ವಲ್ಪ ನೋಡಿ ಹೋಗಿ ನೋಡಿ ಬರ್ತೇನೆ. ಆಯ್ತ್ ಆಯ್ತ್ ನಾವ್ ಸ್ವಲ್ಪ busy ಇದ್ದೇನೆ, ನಾಳೆ ನಿಮ್ಗೆ phone ಮಾಡತೇನೆ free ಇದ್ದಾಗ. ಆಯ್ತಣ್ಣಾ ಆಯ್ತು. ಈ ಕಡೆಯೆಲ್ಲ ಬಂದ್ರೆ ಸಿಗಿ ಆಯ್ತಾ.

ಆಹ್ ಕಿರಣ್ ಹೇಳು.

ಆ ನಾ ಇಲ್ಲಿ ಈಗ ದೇವಸ್ಥಾನದಲ್ಲಿ ಇದ್ದೇನೆ. ಹ್ಮ್ ಹ್ಮ್ ಊಟ ಆಯ್ತಾ? ಏ ಇಲ್ವ ಇನ್ ಆಗ್ಬೇಕು ? ಆ ನಂದು ಊಟ ಆಗಿಲ್ಲ ತಿಂಡಿ ಆಯ್ತು ಈಗ.

ಸ್ವಲ್ಪ ಏಳುವಾಗ ?

ವಿಶೇಷ ನಿ ಹೇಳ್ಬೇಕು ಮತ್ತೆ ಎಲ್ಲಿದ್ದಿ ಈಗ?

ಹ್ಮ್ college ಆದ ನಂತ್ರ ಎಲ್ಲಿ ಸಿಗ್ಲಿಲ್ಲ ಮಾರ್ರೆ ನೀನು. ಅದು ನಾನ್ ಹೇಳ್ಬೇಕು ಅದು dialogue ನೀನಲ್ಲ.

ಇರ್ತೆನೆ ಮರೆ ನೀನೆ ಸಿಗುದಿಲ್ಲ job ಆಗಿ ಎಲ್ಲಿದ್ದೀಯಾ ಈಗ? ಎಲ್ಲಿ ನಾನು ಸಿಕ್ತೆ ನಮ್ದು ಎಲ್ಲ ಮನೆಯಲ್ಲೇ ಕೆಲಸ. ಆ ಹಾ ಹಾ ಹಾ.

ಹಂಗೆ ಎನ್ ? ಯಾವಾಗ ಏಪ್ರಿಲಿಗೆ ಇದು ಅದಿತಿದ್ದು ಮದುವೆ ಉಂಟು ಹೇಳಿದಾರಾ?

ಏಪ್ರಿಲ್ seventeen ಅಲ್ಲಾ? ಹೌದೌದು .

card ನೋಡ್ಲಿಲ್ಲ ಮರ್ರೆ. ಅದೆಲ್ಲ Mangalore ನೋಡಿದಾಗೆ ಇತ್ತು.

ಹಾ ಹಾ.

ಹಾ ಹೋಗ್ತೇನಾ ರಜೆ ಹಾಕಿ ಹೋಗ್ಬೇಕಲ್ಲ friend ಅಲ್ಲ. ಹ್ಮ್ ಹ್ಮ್. ಮತ್ತೆ ಇದು ಚಪ್ಪರಕ್ಕೆ ಎಲ್ಲ ಹೋಗ್ತಿಯಾ ಅಲ್ಲ ನೀನು ಚಪ್ಪರಕ್ಕೆ ಹೋಗುವಾ ಒಟ್ಟಿಗೆ ಹೋಗುವ. ಅದೇ ನಾನ್ ಆ ನಿಂಗೆ call ಮಾಡ್ತೇನೆ. ಹಾ ಮತ್ತೆ ಇದು.

ಹಾ ಬಟ್ಟೆ ತಗೋಳ್ಳುವ ಎಲ್ಲಿ ತಗೊಳ್ಳುವ? ಎಲ್ಲಿಸ ಆಗ್ಬಹುದು ನೀ ಹೇಳಿದಲ್ಲಿ. ಹಾ ಯಾವ್ ತರದಲ್ಲಿ ನೀನು ಲುಂಗಿ ಹಾಕೊಂಡ್ ಹೋಗುದಾ ಹಾಕೊಂಡು ಹೋಗುದಾ? ಲುಂಗಿ ಅಲ್ಲ ಲುಂಗಿಯೆಲ್ಲ ಬೇಡ. ಬೇಡ್ವ?

ನಿ ಎಲ್ಲಿ ತಗೊಳ್ಳುದು? ಎಲ್ಲಿ ನೀ ಹೇಳು Reliance ? ಏ Jayalakshmi ಗೆ ಹೋಗುವ ಅಲ್ಲಿ ಒಳ್ಳೆ ಒಳ್ಳೆ collection ಇರ್ತದೆ. ಆಯ್ತ್ ಹಾಗದ್ರೆ ಅದೇ ನೀನ್ ಸಿಕ್ಕುದೆ ಮತ್ತೆ ಬಟ್ಟೆ ತಗೊಳ್ಲಿಕ್ಕೆ ಯಾವಾಗ ಹೋಗುದು? ನೋಡ್ವ ನಾಡ್ಡು ಇಲ್ಲಿ dre~ dress ತಗೋಳ್ಳಿಕ್ಕೆ ಇಲ್ಲಿ ಹೋಗುವ ಸಿಕ್ತೇವೆ ಅಲ್ವಾ? ಹ್ಮ್ . ಎಂತ ಕೊಡ್ತಿ ನೀನು?

ಎಂತ ಕೊಡ್ತಿ?

ನೀ ಕೊಡ್ತೀಯಾ? ಆ ನಾನ್ ಏನಾದ್ರು ಕೊಡುವ ಅಂತ ಇದ್ದೇನೆ ನೋಡ್ಬೇಕು. ನಿಂದ್ ಅದೇ ಕೊಡು ನಿನ್ನ iPhone ಇದೆ ಅಲ್ಲ. ಆವ್ ಆವ್ ಅದನ್ನೇ ಕೊಡುವ. Hello ಇವ ಪವನ್ ಬರ್ತಾನಾ?

ಪವನ್ ಗೊತ್ತಿಲ್ಲ duty ಅಲ್ಲಿ ಇರ್ತಾನಲ್ಲ. ಹ್ಮ್ duty ಅಲ್ಲಿ ಇರ್ತಾನೆ ಯಾವಾಗಾ ನೋಡಿದ್ರು. ಹಾ ಅವನಿಗೆ ಇನ್ನು ನಾನು call ಮಾಡ್ಲಿಲ್ಲ call ಮಾಡಿದಾಗ ನೋಡ್ಬೇಕು. ಹ್ಮ್ ಹಂಗೆ ಮತ್ತೆ ನಾನ್ ನಿಂಗೆ ಒಂದು ನಾಳ್ದು ನಾ~ ನಾಳೆ call ಮಾಡ್ತೆ.

ಅದೊಂದು ಬಟ್ಟೆ ತಗೋಳ್ಳಿಕ್ಕೆ ಹೋಗುವ.

Sports ಬಗ್ಗೆ ಮಾತಾಡತಿನ್ರಿ ನಾನ್‌. sports first time start ಆಗಿದ್ದು, ಅ ಗ್ರೀಸ್‌ ಗ್ರೀಸ್‌ ಇಂದಾ start ಆಗಿದೆ. ಆ sports ಅಲ್ಲಿ ಮತ್ತೇ ಆ sports ಆಟದಿಂದ ನಂಗೇನ್ advantage ಏನಪ್ಪಾ ಅಂದ್ರ, ಅ. ಕ್ರೀಡೆ ದೈಹಿಕವಾಗಿ ನಮ್ಮನ್ನ ಆ ಆ ದೈಹಿಕವಾಗಿ ಆರೋಗ್ಯವಾಗಿ ಇರ್ಲಿಕ್ಕೆ ಸಹಾಯ ಮಾಡತ್ತ ಮತ್ತ್ ಅದೇ ರೀತಿ ಸ್ಪರ್ಧೆಗಳನ್ನ, ಗುರಿಗಳನ್ನ ಹಾಗೂ ಸವಾಲುಗಳನ್ನ ಅನುಸರಿಸಲಿಕ್ಕೆ ಅನುಕೂಲ ಆಗತ್ತ. ಅದೇ ರೀತಿ ಕ್ರೀಡೆಗಳನ್ನ ಆಡುವುದರಿಂದ ದೇಹಕ್ಕೆ. ಉತ್ತಮವಾಗಿರತಕ್ಕಂತಹ ಆ ಒಂದ್ ಅನುಕೂಲ ಆಗುತ್ತೆ. ಅದೇ ರೀತಿ ಒಂದು sports ಇಂದ ಲ ಉತ್ತಮ ಒಂದ್ ನಾಯಕತ್ವ ಆಗಿರಬೋದು, ಜವಾಬ್ದಾರಿಗಳ್‌ ಅನ್ನ ನಾವ್‌ ಅನುಸರಿಸಲಿಕ್ಕ ಅನುಕೂಲ ಆಗತ್ರಿ ಮತ್ ಅದೇ ರೀತಿ ಏನಪ್ಪಾ ಅಂದ್ರ. Sports ಇಗೆ, ಅಗೆ ಹೇ ಮಾತಿಂದ್‌ ಹೇಳೋದ್‌ ಅಷ್ಟೇ ಅಲ್ಲಾ ಅದಕ್ಕೆ ಕೆಲವೊಂದಿಷ್ಟ್ rules ಗಳಿರುತ್ತೆ. ಅವ್ನಕೂಡಾ ಪಾಲಿಸ್ಬೇಕಾಗತ್ತೆ. ಅದೇ ರೀತಿ ಅದಕ್ಕೆ ಉತ್ತಮವಾಗಿರತಕ್ಕಂತಹ ಆಹಾರ. ಆಹಾರ ಪದ್ಧತಿ ಅನ್ನ ಕೂಡಾ ಅನುಸರಿಸಲೇಬೇಕಾಗತ್ತೆ, ಅದೇ ರೀತಿ. ಆ ಗ ಗಂ sports ಅಂದ್ರೆ ಭಾಳರೀತಿ ಭಾಳ sports ಗಳಿದೆವೆ. ಇಲ್ಲೇ ಉತ್ತರಕನ್ನಡಾ ಅಂದ್ರ ನಮ್ side ಬೇರೆ ಆಗ್ತದೆ ಇ ಪುರಾ ಆ ಈಗ ಪುರಾತನ ಕ್ರೀಡೆ ಏನಪ್ಪಾ ಅಂದ್ರ ನಮ್ದ್‌ ಚದುರಂಗ. ಚದುರಂಗ ಪ~ ಪುರಾತನ ಕ್ರೀಡೆ. first time start ಆಗಿದ್ದು ಭಾರತದಲ್ಲಿ. ಚದುರಂಗ, ಅದೇ ರೀತಿ ಆ ಇನ್ನುಳಿದ ಕ್ರೀಡೆಗಳಂದ್ರ ಕೋ~ ಕೋ ಆಗಿದಬೋದು, ಕಬಡ್ಡಿ ಆಗಿರ್ಬೋದು , ಮತ್ತ ನಮ್ದ್‌ ರಾಷ್ಟ್ರೀಯ ಕ್ರೀಡೆ ಯಾದಪ್ಪಾ ಅಂದ್ರ ಹಾಕಿ.,ಹಾಕಿ ಕ್ರೀಡೆ. ಹಾಕಿ ಕ್ರೀಡೆ ಯಾರಪ್ಪಾ ಅಂದ್ರ ನಿಮಗ್‌ ಗೋತ್ತೇ ಇರತ್ತೇ ಎಲ್ಲಾರ್ಗೀ ಹಾ ಹಾ ಜಾನ್‌ ಧ್ಯಾನ್ ಚಂದ್ ಅಂತಾ. ಮತ್ತ ಅದೇ ರೀತಿ ಈಗ ಮದ್ಲಿದ್ದೊರ್ದ ಎನಿತ್ತು ರಾಜುಗಾಂಧಿ ಕೆಲಂ ಪ್ರಶಸ್ತಿ ಅಂತಿತ್. ಅದನ್ ಈಗ ಏನಮಾಡಿದಾರಪ್ಪಾ ಅಂದ್ರ ನಿರಜ್ ಚೋಪ್ರಾ ಅವ್ರು ಜಾಲಿಂಗ್‌ ಥ್ರೋ ಮಾಡಿದ್ರ. ಆ ಅದ ಅದರ್ಲಿಂದ ಅದರ ಅವಾಗ್‌ ಏನ್‌ ಮಾಡ್ತಾರಪ್ಪಾ ಅಂದ್ರ ಮೇಜರ್ ಜಾನ್‌. ಚಂದ್‌ ಅಂತ ಇದನ್ನ ಆ update ಮಾಡ್ತಾರೆ name ಅದೇ ರೀತಿ ಕ್ರೀಡೆಯನ್ನ ಆಡುದ್ರಿಂದ ಏನ್ಪಾ ‌benfit ಆಗತ್ತ್ ಅಂತ ಅಂದ್ರ ನಾವು ದೈಹಿಕವಾಗಿ ರೋಗನಿರೋಧಕ ಶಕ್ತಿಯನ್ನ ಹೆಚ್ಚಿಸ್ಕೊಳಾಕೆ ಅನುಕೂಲ ಆಗತ್ತ ಮತ್ ಅದೇರೀತಿ ಹ್ಮ್ ಕ್ರೀಡೆ‌ಗಳಂದ್ರ sports, sports ಅಲ್ಲಿ. ಒಳಾಂಗಣ ಕ್ರೀಡೆಗಳ್ ಬರತ್ತ ಅದೇ ರೀತಿ ಹೊರಾ~ ಹೊರಾಂಗಣ ಕ್ರೀಡೆ ಅಂತ ಬರತ್ತ. ಹೊರಾಂಗಣ ಅಂದ್ರ ಈಗಾ ಆ ಕೋ ಕೋ, ಕಬಡ್ಡಿ ಆಗಿರ್ಬೋದು , ವಾಲಿಬಾಲ್‌ ಆಗಿರ್ಬೋದು , football ಆ golf ಈಗಾ ನಮ್ದ್‌ favourite ಯಾವ್ದಪ್ಪಾ ಅಂದ್ರ ಆ football, football player ಅದೇರೀತಿ ಹ್ಮ್‌. ಈಗಾ ಇದು ಆಗಿರ್ಬೋದರ್ರಿ ಕುಂಟಾಪಿಲ್ಲಿ ಆಗಿರ್ಬೋದು , ನಮ್ಮ ಉತ್ತರ ಕನ್ನಡಾದು ಆ ಹೇಳಬೇಕಂದ್ರ ಇವು ಒಳಾಂಗಣ ಇಲ್ಲೆಲ್ಲಾ ನೋಡ್ದೊರ್‌ ಅದಾರ ಅವು ಯಾವಂದ್ರ ಕುಂಟಾಪಿಲ್ಲಿ ಆಗಿರ್ಬೋದು , ಲಗೋರಿ ಆಗಿರ್ಬೋದು ಇವೆಲ್ಲಾ ಅದ್‌ ನಾವ್‌ ದಿನ್ನಾ ನೋಡತಕ್ಕಂತಾ ಇಲ್ಲೇ ಅ ಏನ್ಪಾ ಅಂದ್ರ. ಹಳ್ಳಿಯಲ್ಲಿ ನೋಡತಕ್ಕಂತಾ ಕ್ರೀಡೆಗಳಿವು. ಅದೇ ರೀತಿ ನಾವು ಒಳಾಂಗಣ ಕ್ರೀಡೆಪ್ಪಾ ಯಾವುಪಾ ಅಂದ್ರ ಅ ಈಗ್‌ ಆ ಹೊರಗ್‌ ಹೋಗ್ಲದಂಗ್‌ ಮನಿಯೊಳಗನ್‌ ಆಡುದು. ಈಗಾ ಹೇಳಬೇಕಾದ್ರೆ ಇಗ mobile, mobile ನಲ್ಲಿ ಆಡ್ತಕ್ಕಂತ ಕ್ರೀಡೆಗಳೆಲ್ಲ. ಒಳಾಂಗಣ ಕ್ರೀಡೆಗಳಾಗ್ತಾವ. ಯಾವ್‌ ಈಗಾ ನೋಡೇಬಿಟ್ಟಿರ್ತಾರ ಈಗ games ಆಗಿರಬೋದು PUBG ಆಗಿರಬೋದು, ಅದೇ ರೀತಿ PUBG fan ಅಂತೂ ಇಲ್ಲೇ ಧಾರವಾಡ ಹುಬ್ಬಳಿ ಆತ ಇವೆಲ್ಲಾ ‌favorate ರೀ ಇದ್ PUBG ಇಗೆಲ್ಲಾ ಸಾ ಕೆಲವೊಂದ್‌ ಅ rules ಯಿಂದ ban ಮಾಡಿದಾರ, but. ಇವೆಲ್ಲಾ ಬರ್ತಾವ್ರಿ, ಅವು ಒಳಾಂಗಣ ಕ್ರೀಡೆ. ಇನ್ನ್ ನಮಕ್‌ ಇಲ್ ಗ್ರಾಮೀಣ ಪ್ರದೇಶದಲ್ಲಿ ಇವು ಉತ್ತಮವಾಗಿರತಕ್ಕಂತಹ ಕ್ರೀಡೆಗಳು ಯಾವಪ್ಪಾ ಅಂದ್ರ ಇವೆಲ್ಲಾ ಸಿಗುದಿಲ್ಲಾ ಗ್ರಾಮೀಣ ಪ್ರದೇಶದೊಳಗ್ ಯಾವುವು, ಇವ್ ಕೋ ಕೋ, ಕಡಿಮಿ ಸಿಗುತ್ತಾವ ಅಂದ್ರ, ಆದ್ರೂ ಭಾಳ ಇರುದಿಲ್ಲಾ ಈಗ ಹೆಚ್ಚಾನೆಚ್ಚ ಈಗ ನಮಗ್‌.